ಮತ್ತೆ ಅದೇ ಚಿತ್ರವನ್ನು ನಾವು ನೀವು ನೋಡುತ್ತೇವೆ. ಇಲ್ಲಿ ಒಬ್ಬ ತಾಯಿ ಮತ್ತು ಮಗಳು ಅವರ ಮೊಮ್ಮಗ ನಡೆದುಕೊಂಡು ಹೋಗುತ್ತಿರುವುದನ್ನು ಈ ಪಾಟೀಲ್ ಪ್ಲಾನೆಟ್ ಅಲ್ಲಿ ಕಾಣುತ್ತೇವೆ.

ಇದು ತುಂಬಾ ರೀತಿಯ ಆಕರ್ಷಕವಾದಂತಹ ಒಂದು ಮಾಲ್ ಆಗಿದೆ.